ಹೋ ಸಜ್ಜಿಗೆ. ಮತ್ತೆ ಎಂತ call ಮಾಡಿದ್ದು ವಿಷಯ. ನಾನು ಏನಿಲ್ಲ ಅದೇ ಆ ಗೌತಮ್ ಒಟ್ಟಿಗೆ ಹೀಗೆ call ಮಾಡಿದ್ದೆ ನಂದು brother ದ್ದು ಒಂದು marriage ಇತ್ತು upcoming so ನಾನ್ ಅದೇ ಆ ಗೌತಮ್ಗೆ call ಮಾಡಿದ್ನ ಅವ ಹೇಳ್ದ. ನೀವು ಅದೇ event management ಎಲ್ಲ ಮಾಡ್ತಿಯಂತಲ್ಲ.

So ಹೆಂಗೆ ಯಾವ್ ತರ ಅಂತ ಕೇಳುವಂತ.

ಯಾವ್ ತರ flower decoration ಆ . ಅಂದ್ರೆ ಬೇರೆ ಯಾರತ್ರ ಕೇಳಿದ್ಯಾ ನೀನ್ ಅಂದ್ರೆ function ದ್ದು event ಯಾರತ್ರಾದ್ರು ಬೇರೆಯವರತ್ರ . ಕೇಳಿದ್ದೆ ಅದೇ. ಅದೇ ನಾಗರಾಜ್ ಇದ್ದಾನಲ್ಲ ten to fifteen ಹೇಳಿದ ಅಂದ್ರೆ stage ಗೆ ಸೇರಿ.

ಆ so ಗೌತಮ್ ಹೇಳಿದ ನೀನ್ ನೀನ್ ಸ್ವಲ್ಪ

ಹ ಯಾವ್ ತರಾ ಅಂದ್ರೆ flower decoration ನಾ ಮತ್ತೆ .

Games hello ಕೇಳ್ತ ಇಲ್ಲ.

Games ಏನಾದ್ರೆ ಉಂಟಾ. ಅವ budget ಹೇಳಿದ್ದು ಎಷ್ಟು fifteen ತನಕ ಅಲ್ಲ ಅಂದ್ರೆ ಅದ್ರಲ್ಲಿ ಅದಕ್ಕಿಂತ ಕಮ್ಮಿ ಮಾಡ್ಬೋದು function ಅಂದ್ರೆ. ಹ್ಮ್ okay ಅಲ್ಲ ಇವಾಗ ಅಂದ್ರೆ flower ಬರ್ತದಲ್ವ flower decoration ಬರ್ತದಲ್ವ ಆಮೇಲೆ stage . Stage stage ಉದ್ದ ಇರ್ತದಾ. ಹ ಮತ್ತೆ ಏನಾದ್ರು event ಯಾವ್ ತರ games ಎಲ್ಲ ಆಡ್ಬಹುದು ಯಾವ್ ತರ ಅಂದ್ರೆ game ಹ್ಮ್ . Games ದ್ದು ಅಂದ್ರೆ ಯಾವ್ದು ಅದು event ನೀವ್ ಮಾಡಿದಾಗೆ ಅಲ್ಲ ಅಂದ್ರೆ function ದ್ದು ಇದ್ರಲ್ಲಿ . ಅದೊಂದು ಹಾಗಾದ್ರೆ ಏನ್ ಮಾಡು ಅಂದ್ರೆ WhatsApp ಅಲ್ಲಿ ಆ ping ಇದು ನಿಂದ್ ಅದು ಶೇ ಇದ್ ಇದೆ ಅಲ್ಲ ಯಾವ್ದೆಲ್ಲ ಆ ping ಮಾಡು.

ಹ ಮತ್ತೆ ನಿಮ್ದು DJ ಎಲ್ಲ ಇದೆಯಾ?

ಅದು ಅದ್ರೊಟ್ಟಿಗೆ ಬರ್ತದೆ ಅಂದ್ರೆ function event ಇದ್ರಲ್ಲೇ ಅದ್ರಲ್ಲೇ ಬರ್ತದೆ play ಎಲ್ಲ.

ಅದಕ್ಕೇನು ಅಂದ್ರೆ ಹ. Lightings ಎಲ್ಲ ಹೆಂಗೆ Lightings . ಅದೇ ಅದೇ function ಆದ್ರೆ ಅದೇ event ಅಲ್ಲಿ ಅದ್ರಲ್ಲೇ ಮಾಡಿ ಕೊಡ್ತೇವೆ ಅಂತ ಅದೇ. Okay. ಅದ್ರಲ್ಲೇ ಅಂದ್ರೆ play ಗೆ play ಗೆಲ್ಲ ನಿಮ್ಮದಿದ್ರೆ ಜನ ಇದ್ರೆ ನೀವೇ ಮಾಡ್ಬೋದು ಹಾಗೆ ಇದ್ರೆ. ಆ ನೀನ್ ಮಾಡ್ತಿಯಂದ್ರೆ ಮಾಡು ಅಂದ್ರೆ. ಅಂದ್ರೆ ಅದ್ರಲ್ಲಿ ಅಂದ್ರೆ ಅದೇ ಇದ್ರಲ್ಲಿ ಬರ್ತದೆ ಅಂದ್ರೆ ಅದೇ amount ಅಲ್ಲಿ function ದ್ದು ಒಮ್ಮೆ ಹೇಳ್ತೇವೆ . ಹ್ಮ್‌ ಅಂದ್ರೆ ಜಾಸ್ತಿಯಂದ್ರೆ ಎಷ್ಟ್ ಆಗ್ಬಹುದು ಒಂದು budget ಒಂದು maximum ಅಂದ್ರೆ. Maximum ಅಂದ್ರೆ ten ಗೆ ಮಾಡುವ ಅಂದ್ರೆ ಹ.

Friend ಅಲ್ಲ ಎಷ್ಟ್ friend ಅಲ್ಲ. ಹೇಗಾಗ್ತದಂತ ಅಲ್ಲಿ function ದ್ದು ನೋಡ್ಬೇಕಲ್ವ ಸ್ವಲ್ಪ. ಹ್ಮ್ ಸರಿ ಹ್ಮ್‌ ಮತ್ತೆ ಬಾ function ಗೆ .

ಎಲ್ಲ ಅಪ್ಪ, ಅಮ್ಮ ಕರ್ಕೊಂಡು ಬಾ ಅಪ್ಪ, ಅಮ್ಮ ತಮ್ಮ, ಅಕ್ಕ ಕರ್ಕೊಂಡು ಬಾ.

ಹ್ಮ್ ಹಂಗೆ ಮತ್ತೆ ಏನಾದ್ರು ಇದ್ರೆ ಅದೇ ನಿಂದು ಅದು .

ಆಯ್ತ್ ಹಾಗಾದ್ರೆ ನಂಗೆ ಒಂದು call ಬರ್ತಿದೆ. ಹ okay okay okay ಇಡ್ತಿಯ bye .

ಆ hai ನಾನ್ ಹುಷಾರ್ ಇದ್ದೇ, ನೀನು? ನಾನ್ಸ ಆರಾಮ, ಮತ್ತೆ ವಿಶೇಷ, ಊಟ ಆಯ್ತಾ?

ಹಾ ನಂದೂ ಆಯ್ತು, ಮತ್ತೆ?

ಹ್ಮ್ ಹ್ಮ್, ನಾನಂದ್ರೆ ನಿನ್ನೆ shopping ಗೆ ಹೋಗಿದ್ನಾ ಇಲ್ಲಿ, ಅದೆ ಈಗ New Year ಎಲ್ಲ ಮತ್ತೆ Christmas ಹಾಗೆಲ್ಲಾ, ಇದ್ಕೆ sale ಇರ್ತದಲ್ಲಾ, shopping ಎಲ್ಲ ಮಾಡಿ ಬಂದೆ. ಹಾಗೆ ಹೇಳುವ, ನೀನು ಬೇಕಾದ್ರೆ ಹೋಗ್ತಿದ್ರೆ ಹೋಗು ಅಂತೇಳಿಕ್ಕೆ .

ಇಡೀ city ತಿರುಗಿ ಬರ್ಬೋದು shopping ಗಲ್ಲಿ, cash ಒಂದು account ಅಲ್ಲಿ ಇದ್ರೆ ಆಯ್ತು, ಬ್ಯಾಂಕಿಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ, ಅಲ್ಲಿ receipt ಬರ್ದು, ಅವರಲ್ಲಿ ಕಾಯಿಸಿ, ಬ್ಯಾಂಕಲ್ಲೋಗಿ ತಗೊಂಡು ಬರೂದ್ಕಿಂತ. ಅದು ಅಲ್ಲಿ ಕೆಲವೊಂದ್ ಸರ್ತಿ, ಅಲ್ಲಿ cash ಇರುದಿಲ್ಲ, ದೊಡ್ಡದಾಗಿ ಅಂತ ಹಾಕಿರ್ತಾರೆ, ಅದೇ ಒಳಗ್ ಹೋಗಿ ನೋಡಿದ್ರೆ cash ಇರಲ್ಲ, ಅದ್ರ ಬದಲಿಗೆ Google Pay, PhonePe ಹಾಗೆಲ್ಲ ಇದ್ರೆ ಒಂದ್ಸೊಲ್ಪ ಒಳ್ಳೆದಾಗ್ತದೆ. ಹೌದು ಮಾರೆ, ನಾನು full shopping mobile ಲಲ್ಲೆ, ಈಗ mobile ಒಂದು ಇದ್ರೆ ಸಾಕು ಅಂತ ಹೇಳುವಾಗೆ. ನಾನ್ ಅವತ್ತು ಒಂದಿವಸ, ನಂದ್ , ಆ ಹೊಸ್ತು ತಗೊಂಡಿದ್ ಅಷ್ಟೇ. ಹೋಗಿದ್ದೆ ಬ್ಯಾಂಕಿಗೆ, ಅದೂ ಕೆಲಸದಲ್ಲಿ busy ಇದ್ದಿದ್ದೆ ಆದ್ರೂ ಹೋಗಿದ್ದೆ, ಅವಾಗ ಮಾರೆ ಒಂದು signature ರಿಗೆ ಕಾದು ಕಾದು ಕಾದು ಅವರಿಗೆ, ಬ್ಯಾಂಕವರಿಗೆ ನಮ್ಮ language ಅಲ್ಲ ಅವರದ್ದು. ಯಾವುದ್ಯಾವುದೋ ಇದ್ರಲ್ಲಿ ಇರ್ತಾರೆ, ನಮ್ಮ ಜೊತೆ ಸರಿಯಾಗಿ ಮಾತಾಡುದು ಇಲ್ಲ ಅವ್ರು, local ಹೋದ್ರಂತು ಒಂತರಾ ಮಾಡಿ ಬಿಡ್ತಾರೆ, ನಂಗಂತೂ ಕಾದು ಕಾದು ಸಾಕಾಗಿ ಆಮೇಲೆ signature ರಿಗೆ ಸತಾಯಿಸಿ ಬಿಟ್ಟ ಆವ. ನಂಗೆ ಸಿಟ್ಟು ಬಂದೋಯ್ತು, ಆಮೇಲೆ ಆ ಎಂತ ಮಾರೆ ನಂಗೆ late ಆಗ್ತದೆ shopping ಬೇರೆ ಹೋಗ್ಬೇಕು ಅಂತೇಳಿ ಹೇಳಿ, ಆಮೇಲೆ signature ಸರಿ ಆಯ್ತು, ಆ wait ಮಾಡ್ಬೇಕಾಗ್ತದೆ ಲತಾ ಬ್ಯಾಂಕಲ್ಲೆಲ್ಲಾ ಹಾಗೆಲ್ಲ ಹೇಳಿದ್ರು, ಆಮೇಲ್ ಎಂತ ಮಾಡುದು ನಮ್ ಕೆಲ್ಸ ಆಗ್ಬೇಕಂದ್ರೆ. ಕತ್ತೆ ಕಾಲಾದ್ರು ಹಿಡಿಬೇಕಲ್ವಂತ , ಸುಮ್ನೆ ಇದ್ದೆ, ಆಮೇಲೆ ಅನ್ಕೊಂಡೆ ಇನ್ನು ಅಂತು ಬ್ಯಾಂಕ್ ಬದಿ ಅಂತು ಹೋಗ್ಬಾರ್ದಪ್ಪಾ, ಎಂತ ಆದ್ರೂ ಮೊದ್ಲು Google Pay ಒಂದು act~ activate ಮಾಡ್ಕೊಳ್ಬೇಕು, ಅದು ಆದ್ಮೇಲೇ account ಗೊಂದು ದುಡ್ಡು ಹಾಕಿರ್ಬೇಕು, ಹೀಗೆಯೆ ಪಟ ಪಟ shopping ಮಾಡುದಾದ್ರೆ. Paytm, Google Pay ಅಂತ ಇರ್ಬೇಕು, ಆ ಆವಾಗ ಒಂದ್ಸೊಲ್ಪ ತೃಪ್ತಿ, ಇಲ್ಲಾಂದ್ರೆ ಈ ಅಲ್ಲೆಲ್ಲಾ ಹೋಗುದು, ಅಲ್ಲಿ cash ಇರುದಲ್ಲ, ನಮ್ಗೆ ಬೇಕಾಗಿದ್ದು shopping ಮಾಡೋಕು ಆಗುದಲ್ಲ.

ಹೇಳಿಕ್ಕಿಲ್ಲ ಬ್ಯಾಂಕಿನವರು. ಮತ್ತೆ ಈಗ ಒಂದ್, ಯಾವುದಾದ್ರು ಒಂದು PhonePe ಯಾ, Google Pay ಯಾ, Paytm ಯಾವುದಾದ್ರು ಒಂದಿದ್ರೆ ಸಾಕು, ಎಲ್ಲ ಕಡೆ scan ಮಾಡಿ pay ಮಾಡ್ಲಿಕ್ಕೆಸ ಆಗ್ತದೆ. ನಾನ್ ನಿನ್ನೆ ಸಂತೆಗೆ ಹೋಗಿದ್ದೆ, ಸಂತೆಗೆ ಹೋಗುವಾಗ ಎಂತದು ನನ್ ಕೈಯ್ಯಲಂತೂ ಒಂದು ನೂರುಪೈ ಬಿಟ್ರೆ ಮತ್ತೆ ದುಡ್ಡೇ ಇರ್ಲಿಲ್ಲ, ಸಂತೆಗೆ ಹೋಗಿ ಆಮೇಲೆ ತರಕಾರಿ ತಗೊಂಡೆ, ಬಟ್ಟೆ ತಗೊಂಡೆ, ಹಣ್ಣ್ ತಗೊಂಡೆ ಎಲ್ಲರಿಗೂ. Payment ಮಾಡಿದ್ದು, Google Pay, Google Pay , ಎಲ್ಲದು Google Pay. ಓಹೋ, ಈಗ ತಳ್ಳು ಗಾಡಿಯವರತ್ರಸ ಇರ್ತದೆ ಮಾರೆ. ಆ ಹೌದು ನಾನ್ ಮೊನ್ನೆ ಚಪ್ಲಿ ಅಂಗ್ಡಿಗೆ ಹೋಗಿದ್ದೆ, ಆ ಚಪ್ಲಿ ತಗೊಂಡೆ ಅವರು, ನಾನ್ first ನಾನ್ ಕೇಳ್ದೆ ನಿಮ್ಮತ್ರ scanner ಇದಿಯಾ ಕೇಳ್ದೆ, ಅವ ಇಲ್ಲ ಅಂತ ಹೇಳಿದ, ಅದ್ ಮತ್ತೆ ಯಾವ ರೀತಿ ಇದೆ ಅಂತ ಹೇಳ್ದೆ, ಅಲ್ಲೇ ಪಕ್ಕದೊಂದು ತಿಂಡಿ ಅಂಗ್ಡಿ ಇದೆ ಆ ತಿಂಡಿ ಅಂಗಡಿಗೂ. ಮತ್ತೆ ಆ ಚಪ್ಲಿ ಅಂಗಡಿಯವರಿಗು ಇದು. ಇದಾ दोस्ती ಅಂದ್ರೆ, ಅವ್ರು ಸ್ನೇಹಿತರರತರ ಅಂದ್ರೆ ಸಂತೆ ಸಂತೆಲ್ಲಿ daily ಬರ್ತಾರಲ್ಲಾ, ನಾವು ಅವರಿಗೆ payment ಮಾಡಿದ್ದು ಆಮೇಲೆ, pay ಇದು Paytm ಅಲ್ಲಿ ನಾನವರಿಗೆ scan ಮಾಡಿ, ಆ ಚಪ್ಲಿದು ಎಸ್ಟು ಆಯ್ತು ಅಂತ pay ಮಾಡಿ ಅವ್ರು ಆಮೇಲ್ ತಗೊಂಡ್ರು ಆರೀತಿ.

ಹ್ಮ್, ಮೊದ್ಲೆಲ್ಲಾ ಆದ್ರೆ bag, bag ಲ್ಲಿ ಒಂದಿಷ್ಟು ಹಣ ಅಂತ. ನಾನ್ ಕೈ ಬಿಸಿಕೊಂಡು mobile ಇಟ್ಕೊಂಡು ಹೋಗುದು, ಬರುವಾಗ full bag bag, shopping ಮಾಡಿ . ಅದು ಮತ್ತೆ bag ಅಲ್ಲಿ urgent ಅಲ್ಲಿ ಒಂದ್ ಇಷ್ಟು cash ಎಷ್ಟಿದೆ ಅಂತೇಳಿ mind ಅಲ್ಲಿ ಇರುದಿಲ್ಲಾ. ಎಷ್ಟು ಕೊಟ್ಟಿರ್ತಾರೆ ಮನೆಯಲ್ಲಿ, ಅಥವಾ ನಾವೆಷ್ಟು ತಗೊಂಡು ಬಂದ್ವಿ ಅಂತ, ಒಂದ್ಸರ್ತಿ ಐನೂರುಪೈ change ಆಗ್ಬಿಟ್ರೆ ಎಲ್ಲೆಲ್ಲಿ ಹೋಗ್ತದಂತವೆ ಗೊತ್ತಾಗಲ್ಲ, ಮತ್ತೆ ಅದು Google Pay ನಲ್ಲಾದ್ರೆ ಇರ್ತದೆ, ನಾವು pay ಮಾಡಿದ್ವಿ ಎಲ್ಲದು ಇರುತ್ತಲ್ಲ, ಮತ್ತೆ Google Pay ಯಲ್ಲೆಲ್ಲಾ scratch card ಎಲ್ಲ ಬಂದು ಒಂದು ಐದುರುಪೈ ಹತ್ರುಪೈ ಎಲ್ಲ.

ಹೌದು, ನನಿಗಂತು ಖುಷಿ ಆಗ್ತದೆ ಆಯ್ತಾ. scooter ಗೆಲ್ಲ petrol ಹಾಕುವಾಗ, ಅದ್ರಲ್ಲಿ petrol ಲಲ್ಲಿ ಜಾಸ್ತಿ cashback ಬರುದು. ಸರಿ, ಸರಿ ಆಯ್ತಯ್ತಾ. ಹಾ, ಮತ್ತೆ ಬೇಗ ಬಂದ್ರೆ call ಮಾಡ್ತೇನೆ.

ಹಾ, bye bye take care.

ಹ ಪರ್ವಾಗಿಲ್ಲ ಆರಾಮ್ ಇದ್ದೇನೆ, ನಿಮ್ number ಸಿಗ್ಬೇಕಾದ್ರೆ ಕಷ್ಟ ಆಯ್ತು .

ಅಲ್ಲ ಹಾಗಲ್ಲ ನನ್ mobile ಇದ್ ಆಗಿತ್ತಾ, ಎಲ್ಲ ಇದ್ delete ಆಗಿತ್ತು ನಿಮ್ number ಹುಡುಕ್ ಬೇಕಾದ್ರೆ ಸಾಕ್ ಸಾಕಾಗಿ ಹೋಯ್ತು.

ಹೌದಾ ಇವಾಗ ಹೇಗೆ ಸಿಕ್ತು ಮತ್ತೆ? ಮತ್ತೆ ನಾನ್ಸ friend ಹತ್ರ ಕೇಳಿದ್ದೆ, ಮತ್ತೆ ಆಯ್ತು ಹಾಗೆ ಅಂತೇಳಿ ಮತ್ತೆ ಕೊ~ ಕೋಟ್ಳು ಅವ್ಳು ನಿನ್ನೆ ಕೊಟ್ಟಿದ್ದು ನಿನ್ನೆ message ಮಾಡಿದ್ಲಾ.

ವಿಶೇಷ ಎಂತ ಇಲ್ಲ ಎಂತ ಮದುವೆ ಆದ್ಮೇಲೆ ಎಂತ ಪತ್ತೇನೆ ಇಲ್ಲ?

ಏನ್ ಮಾಡುದು busy ಅಲ್ವ life ಉ.

ಹಾ ನಡೀತಿದೆ ಪರ್ವಾಗಿಲ್ಲ.

ಗಂಡ ಹೇಗಿದ್ದಾರೆ? ಎಲ್ಲರೂ ಸೌಖ್ಯ ಇದ್ದಾರೆ, ಮತ್ ನಿಮ್ಮದೆಲ್ಲಾ ಹೇಳ್ಬೇಕ್ ಎಲ್ಲ, ನೀವೆಲ್ಲ ಹೇಗಿದ್ದೀರಾ? ಹಾ ಎಲ್ಲ ಪರ್ವಾಗಿಲ್ಲ, ಸೌಖ್ಯ ಇದ್ದೇವೆ ಮತ್ತೆ ಆ ಇದು ಮದುವೆಕ್ಕಿಂತ ಮೊದ್ಲು ಮದುವೆ ಆದ್ಮೇಲೆ ವ್ಯತ್ಯಾಸ ಹೇಗೆ?

ಹಾ ಅಷ್ಟೇನು ವ್ಯತ್ಯಾಸ ಇಲ್ಲಪ್ಪಾ.

ಮತ್ತೆ ಎಲ್ರೂ ಹೇಳ್ತಾರೆ ಮದುವೆ ಆದ್ಮೇಲೆ ಎಲ್ಲ ಕಟ್ಟಿ ಹಾಕಿದ ಹಾಗೆ ಆಗ್ತದೆ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ.

ಎಲ್ಲದಕ್ಕು ಗಂಡನತ್ರನೇ permission ಕೇಳ್ತಾ ಹೋಗ್ತಾ ಇರ್ಬೇಕು. ಹೋ ಹಾಗೆ ಅಲ್ವಾ ಹೌದು, ಕೆಲವ್ರಿಗೆ ಇರ್ತದೆ.

ಇಲ್ಲ ಇಲ್ಲ ಇಲ್ಲ, ನಮಗೆಲ್ಲ ಹಾಗೆ ಇಲ್ಲ, ಕೆಲವ್ರು ಹೇಳ್ತಾರೆ ಎಂತ ಮಾಡುದು ಅವರವರದ್ದು ಎಲ್ಲ problem ಇರ್ತದೆ ಅಲ್ವಾ.

ಅದೇ ಹೇಳಿದ್ದು ಹಾಗೆ ಇನ್ನು ನಾನು ಮದುವೆ ಆಗುದಾದ್ರೆ ಬೇಕಲ್ಲ ಮದುವೆ ಆದ್ರೆ ಹೇಗೆ ಅಂತ. ವಿಶೇಷ ಕರಿಲಿಕ್ಕೆ ಇಲ್ವಾ ಮದ್ವೆಗೆ ನಮ್ಮನ್ನು.

ನಮ್ಮನ್ನು ಮದ್ವೆಗೆ ಕರಿಲಿಕ್ಕೆ ಇಲ್ವಾ? ಕರಿಬೇಕು ಮದ್ವೆ ಇನ್ನು settle ಆಗ್ಲಿಲ್ಲ.

ಹ್ಮ್‌ ಹೂ ಆಗ್ಲಿಲ್ಲ, ಇನ್ನು ಆಗುದಾದ್ರೆ ಹೇಗೆ ಅಂತ ಮುಂದೆ ಜೀವನ, ಎಲ್ರೂ ಒಂದೇ ತರ ಇರ್ತಾರ ಇಲ್ಲ ಬೇರೆ ಬೇರೆ ತರ ಇರ್ತಾರ.

Free ಆಗಿ ಹಾಗೆ ಇರ್ಲಿಕ್ಕೆ ಆಗ್ತದ ಎಂತ ಅಂತ ಕೇಳ್ಲಿಕ್ಕೆ phone ಮಾಡಿದ್ದು ನಿಮ್ಗೆ ಹೇಗೆ? ನಾನ್ ಎಣಿಸಿದ್ದು ಮದುವೆಗೆ ಕರಿಲಿಕ್ಕೆ phone ಮಾಡಿದ್ದು ಅಂತ.

ಹಾ ಇನ್ನು late ಉಂಟು, ನೀವು ನಿಮ್ದು ಎಂತ ಹೇಗೆ ಜೀವನ ನಡೀತಾ ಉಂಟು ಅಂತ ನೋಡಿ ಮತ್ತೆ friends ಅವರತ್ರಯೆಲ್ಲ ಕೇಳಿ ಮತ್ತೆ decide ಮಾಡುವಾ ಅಂತ. ಅವರವರ ಅಭಿಪ್ರಾಯದಂತೆ. ಹೌದೌದು. ಒಬ್ಬೊಬರಿಗೆ ಒಂದೊಂದು ರೀತಿ ಇರ್ತದೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಇರ್ತದೆ ಇನ್ನೊಬ್ಬರದ್ದು ಇನ್ನೊಂದ್ ತರ ಇರ್ತದೆ.

ಹಾಗೆ, ಸರಿ ಆಯ್ತು ಮತ್ತೆ phone ಮಾಡ್ತೆನೆ ನಾನು.

Okay ಮಾಡ್ತಾ ಇರ್ತೆನೆ, ಸರಿ ಸರಿ okay bye .

hello ವೆಂಕಟೇಶ್ ಅವ್ರೆ. ಹಾ ಗಿರೀಶ್ ಅವ್ರೆ ಚೆನ್ನಾಗಿದ್ದೀರ ?

ಏನು ಜಾಸ್ತಿ ದಿವಸದ phone ಮಾಡಿದ್ದೀರಾ? ಅಂದ್ರೆ ನಂಗೆ ಸ್ವಲ್ಪ,

ಖಂಡಿತ ಖಂಡಿತ ಕೊಡ್ತೀನಿ.

ಈಗೇನು ನಿಮ್ಗೆ ಯಾವ್ ಇದ್ರಲ್ಲಿ ನಿಮಗೆ ಬೇಕಿತ್ತು? ಅಂದ್ರೆ finance ಬಗ್ಗೆ ಅಂದ್ರೆ ಹೆಂಗೆ ನಾವ್ money manage ಮಾಡ್ಬೇಕು? money manage ಮಾಡ್ ಬೇಕಂದ್ರೆ, ಅಂದ್ರೆ ಒಂದು business start ಮಾಡ್ಬೇಕು

ಹಾ start ಮಾಡ್ಕೋ ಬೇಕಂದ್ರೆ ಈಗ ನೀವು,

ಅವ್ರ್ ಕಡೆ ಇಂದ್ಲು ನೀವು

ಹೌದು ಆದ್ರೆ ಅವ್ರು interest ಜಾಸ್ತಿ ಹಾಕ್ತಾರೆ. ಆ interest ವಿಚಾರಕ್ ಬಂದಾಗ

ಹ ಬಡ್ಡಿ ವಿಚಾರಕ್ ಬಂದಾಗ ನಾವು bank ಅಲ್ ತಗೊಂಡ್ರೆ ತುಂಬಾನೇ

ಯಾಕಂದ್ರೆ ಈಗ ಅವರ್ಗು ಅವರ್ಗು ವ್ಯತ್ಯಾಸ ಏನಂದ್ರೆ.